ಸ್ಕೂಲ್ ಅಲ್ಲಿ ಇದೆ ತರ ರೋಡ್ ಗಳಾದವು ಬೀದಿ ದೀಪಗಳಾದವು ಎಲ್ಲ ರೋಡ್ ದೀಪಗಳು ಸರಿ ಇರ್ಲಿಲ್ಲ. ಇವಾಗ ಎಲ್ಲ ಅಚ್ಚು ಕಟ್ಟಾಗಿ ನೀಟ್ ಆಗಿ ಸರಿಪಡಿಸ್ಯಾರ. ಈ ತರ ಗಾ--

ಈ ತರಹದ ಗೊಮ್ಮಟಗಳನ್ನು ಬಿಜಾಪುರದಲ್ಲಿ ಕಾಣಬಹುದು ಜಾಸ್ತಿ ಮತ್ತ ಅಲ್ಲಿ ಹಿಂದಿನ ಕಾಲದ ರಾಜ ಮಹಾರಾಜರು ಈ ತರಹದ--

ನಮ್ಮೂರಲ್ಲಿ ಇದೆ ತರ ರೇಷನ್ ಅಂಗಡಿ ಐತೆ ಇದೆ ತರ ಎಲ್ಲ ಜನರು ಕಿವ್ ಅಲ್ಲಿ ನಿತ್ಕೊಂಡು ಕೂಪನ್ ಕಾರ್ಡ್ ಇಸ್ಕೊಂಡು ಸಾಲಾಗಿ ತಮ್ಮ ತಮ್ಮ ರೇಷನ್ ತಕೊಂಡು ಹೋಗ್ತಾರೆ.

ಹಿಂದಿನ ಮಹಾರಾಜರುಗಳು ತಮ್ಮ ಸವಿ ನೆನಪಿಗಾಗಿ ಇವುಗಳನ್ನು ಕಟ್ಟಿಸಿದ್ದಾರೆ ಅಂತ ಹೇಳ್ಬಹುದು ಇವು ಸ್ವಚ್ಛವಾಗಿ ಸುಂದರವಾಗಿ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ.

ಬಟ್ಟೆ ಅಂಗಡಿಗಳನ್ನು ದೊಡ್ಡ್ ದೊಡ್ಡ್ ಸಿಟಿ ಗಳಲ್ಲಿ ಕಾಣಬಹುದು. ಇಂತ ಅಂಗಡಿ ಗಳಿಗೆ ಶ್ರೀಮಂತರು ಅಷ್ಟೇ ಹೋಗುವಂತ ಅಂಗಡಿ ಐತಿ. ಬಡವರು ಹೋಗೋದಕ್ಕೆ ಆಗೋಲ್ಲ ಯಾಕಂದ್ರೆ ಅವ್ರಿಗೆ ತುಂಬ ದುಡ್ಡಿನ ಸಮಸ್ಯೆ ಇರುತ್ತೆ.

ಈ ತರಹದ ಪ್ರಾಣಿ ನ ನಮ್ಮ ಅಳ್ಳಿಮಠದ್ ಪಾರ್ಕ್ ಅಲ್ಲಿ ನೋಡಬಹುದು ಎ ನಾನು ಕೂಡ ಪ್ರವಾಸಕ್ಕೆ ಹೋದಾಗ ಈ ತರ ಮೂರ್ತಿನ ನೋಡಿದೀನಿ ಇದ್ರ ಜೊತೆಗೆ ನಿಂತು ಫೋಟೋ ಗಳ್ಳನ್ನು ತೆಕೊಂಡಿದೀನಿ ಫ್ರೆಂಡ್ಸ್ ಜೊತೆ ಹೋದಾಗ ತುಂಬ ಎಂಜೋಯ್ಮೆಂಟ್ ಆಗುತ್ತೆ.

ಇರತೈತಿ ಮತ್ತೆ ನಮ್ಮ ಅರೋಗ್ಯ ಸುಗಮವಾಗಿ ಇರತೈತಿ. ಆರೋಗ್ಯದ ಕಡೆಗೆ ಜೊ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಈ ತರ ಗಾರ್ಡನ್ ಗಳನ್ನ ನಾವು ಕೂಡ ಬೆಳಿಸ್ಬೇಕು ಅಂತ ಬಯಸ್ತೀನಿ.